ಇದನ್ನು ನೋಡಲೆಂತು ಒಬ್ರು ನನ್ ಒಬ್ರು ಅದುನ್ನೆಲಾ ಪರಿಶೀಲಿಸುತ್ತಿದ್ದಾರೆ ಮಕ್ಕಳು ತಾವು ತಂದಿರುವಂತಹ ಕ್ರಾಫ್ಟ್ಸ್ ಪೇಪರ್ ಕ್ರಾಫ್ಟ್ವ ವರ್ಕ್ ಅನ್ನು ಮಾಡುತ್ತಿದ್ದಾರೆ.

ಇವು ಒಂದು ಸಾಲಿನ ಗ್ರಾಹಕರು ಅಂದ್ರೆ ರಿಟೇಲ್ ವ್ಯಾಪಾರಿಗಳು ಇಲ್ಲಿ ಬಂದು ತಮಗೆ ಬೇಕಾದ ವಸ್ತುಗಳನ್ನು ಕಡಿಮೆ ಬೆಲೆಗೆ ತೆಗೆದುಕೊಂಡು ಹೋಗಿ ಸರ್ಕಾರ ನಿರ್ಧರಿಸಿದ ರೆಟಿನಲಿ ಮಾರಾಟ ಮಾಡುತ್ತಾರೆ.

ಇವರು ಡ್ರಾಯಿಂಗ್ ಶೀಟ್ ತೆಗೆದುಕೊಂಡು ಯಾವುದೋ ಕ್ರಾಫ್ಟ್ ವರ್ಕ್ ಅಥವಾ ಪ್ರಾಜೆಕ್ಟ್ ವರ್ಕ್ ಗಳನ್ನು ಮಾಡುವಂತೆ ಕಾಣುತ್ತಾ ಇದ್ದಾ--

ಅವರು ತಮಗೆ ಬೇಕಾದಷ್ಟು ಹಣವನ್ನು ಬಿಡಿಸಿಕೊಂಡು ಹೋಗಬಹುದು ಅದಕ್ಕಿಂತ ಮುಂಚೆ ಅವರು ಡಿಜಿಟ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತದೆ .